ಇದು ಏನಂತಿದೆ ಅಂದ್ರೆ ಬಾರಿ ಖುಷಿಯಾಗಿದೆ ಮತ್ತೆ ಎಲ್ಲಾ ಒಂದು.

ಅಲ್ಲಿರೋ ಜನ್ ಯಾ ಅಲ್ಲಿ ತುಂಬಾ ನೋಡಬೇಕೆಂದರೆ ಅಲ್ಲಿ ತುಂಬಾ ಗಾಡಿಗಳು ನಿಂತಿದ್ದಾವೆ ಬಿಲ್ಡಿಂಗ್ ಗಿಂತ--

ಮತ್ತೆ ಅಲ್ಲಿ ಗಿಡಮರಗಳು ಎಲ್ಲ ಇದೆ ಅಲ್ಲಿ ಏನೋ ಒಂದು ಕೆಲವೊಂದು ಪ್ರಾಣಿಗಳು ನಿಂತಿರೋ ತರ ಚಿತ್ರಗಳನ್ನ ಪೇಂಟಿಂಗ್ ಮಾಡಿರೋ ತರ ಕಾಣಿಸ್ತಿದೆ.

ಈ ಒಂದು ಫೋಟೋ ದಲ್ಲಿ ಏನು ನೋಡಬಹುದು ಅಂದ್ರೆ ಒಂದು ಹುಡುಗ ಹುಡುಗಿ ನಿಂತಿದ್ದಾರೆ ಅವರು ಮದುವೆಗೆ ಬಂದಿದ್ದಾರೋ ಇಲ್ಲ ಮದುವೆಗೋಸ್ಕರ ಬಂದಿದ್ದಾರೋ ಇಲ್ಲ ಅವರೇ ಮದುವೆಯಾಗಕೆ ಬಂದಿದ್ದಾರೋ ಅದು ಏನೋ ಗೊತ್ತಾಗ್ತಾ ಇಲ್ಲ.

ಅದು ಏನಪ್ಪಾ ಅಂದ್ರೆ ಒಂದು ಎಕ್ಸಾಯ್ಸ್ ಮಾಡಾಕೆ ಅದು ಹೆಚ್ಚು ಉಪಕಾರಿಯಾಗಿದೆ ಅನ್ನೋದನ್ನ ಹೇಳುತ್ತೆ.

ಮತ್ತೆ ಇಲ್ಲೊಂದು ದೊಡ್ಡ ಲೈಟಿಂಗ್ಸ್ ಇದೆ ಮತ್ತೆ ಫುಲ್ ಚೆನ್ನಾಗಿದೆ ನೋಡಕ್ಕೂ ಖುಷಿ ಅನ್ಸುತ್ತೆ ಮತ್ತೆ ಒಳಗಡೆ ಎಲ್ಲ--

ಈ ಫೋಟೋ ದಲ್ಲಿ ಏನು ನೋಡ್ತಿದ್ದೀವಿ ಅಂದ್ರೆ ಒಂದು ಬ್ರಿಡ್ಜ್ ಅದರ ಕೆಳಗಡೆ ನೀರುಗಳು ವಾವ್ ನೋಡಕೆ ತುಂಬಾ ಖುಷಿಯಾಗಿದೆ ಇದೊಂದು ಪರಿಸರವನ್ನ ಸೂಚಿಸುತ್ತೆ.

ಈ ಫೋಟೋ ದಲ್ಲಿ ಏನು ನೋಡಬೋದು ಅಂದ್ರೆ ಕಾ ಪಾ ಇದು ಕಾರ್ ನ ಪಾರ್ಕಿಂಗ್ ಮಾಡೋ ಜಾಗ ಅನ್ಸುತ್ತೆ ಇಲ್ಲಿ ಎರಡು ಕಾರ್ ಗಳು ಮಾತ್ರ ನಿಂತಿದ್ದಾವೆ ಬಟ್

ಇಲ್ಲಿ ಏನು ನೋಡಬಹುದು ಅಂತ ಹೇಳಿದ್ರೆ ಇದು ಒಂದು ಕಟ್ಟಡನ ಕಟ್ಟಿದ್ದಾರೆ ಅಲ್ಲೆಲ್ಲ ಮುರ್ಕೊಂಡು ಬಿದ್ದಿದ್ದಾವೆ ಅದು ಏನಪ್ಪಾ ಅಂತ ಹೇಳಿದ್ರೆ.